ಇಲ್ಲಿ ಒಬ್ಬ ಮಹಿಳೆ ಕಂಪ್ಯೂಟರ್ ವರ್ಕ್ ಮಾಡುತ್ತಿರುವುದನ್ನು ಕಾಣಬಹುದಾಗಿದೆ.

ಇಲ್ಲಿ ಒಂದು ಕೂಡಚಿಯಾ ಮೇಲೆ ಒಬ್ಬ ನೀಲಿ ಬಣ್ಣದ ಬಟ್ಟೆಯ ಹುಡಗ --

ಅದಲ್ಲಿ ಒಂದು ಮನೆ ಇರುವುದನ್ನು ಸಹ ನೋಡಬಹುದಾಗಿದೆ ಮನೆಯ ಪಕ್ಕದಲ್ಲಿ ಗಿಡ ಮರಗಳು ಸಹ ಇರುವುದನ್ನು ನೋಡಬಹುದಾಗಿದೆ.

ಇದು ಒಂದು ಪುಸ್ತಕದ ಗ್ರಂಥಾಲಯಯಾಗಿದೆ ಇದರಲ್ಲಿ ಹಲವಾರು ಪುಸ್ತಕಗಳು ಇರುವುದು ಕಾಣಬಹುದಾಗಿದೆ.

ನೀರಿನ ಮೆಲೆ ಓಡಾಡಲು ಬ್ರಿಜ್ ಅನ್ನು ನಿರ್ಮಿಸಿದ್ದಾರೆ.

ಈ ಡ್ಯಾಮ್ ನ ಗೋಡೆಯು ಕಪ್ಪು ಬಣ್ಣದಿಂದ ಕೂಡಿದೆ

ಈ ವ್ಯಕ್ತಿಗಳ ಬಟ್ಟೆಯು ಬಣ್ಣ ಬಣ್ಣದಿಂದ ಕೂಡಿದೆ.

ಈ ವ್ಯಕ್ತಿಗಳ ಹಿಂದೆ ಒಂದು ಮನೆ ಇರುವುದನ್ನು ಸಹ ಕಾಣಬಹುದಾಗಿದೆ.

ಇಲ್ಲಿ ಕಪ್ಪು ಹಳದಿ ಮತ್ತು ಕೆಂಪು ಬಣ್ಣದ.

ಇಲ್ಲಿ ತುಂಬಾ ಕಾರು ಮತ್ತು ಬೈಕು ಗಳು ಹೋಗುತ್ತಿರುವುದನ್ನು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ನಮಗೆ ಬಿಳಿ ಕೆಂಪು ಮತ್ತು ಕಪ್ಪು ಬಣ್ಣದ ಬಲೂನ್ ಗಳನ್ನು ಕಾಣುತ್ತಿವೆ.

ಇದು ಒಂದು ಬೃಹತ್ ಕಟ್ಟಡದ ಕಂಪನಿ ಆಗಿದೆ.

ಈ ಕಂಪನಿಯ ಕೆಲಗಡೆ ಕಪ್ಪು ಬಣ್ಣದಿಂದ ಎಂ_ಕೆ_ಸಿ ಎಂದು ಬರೆಯಲಾಗಿದೆ.

ಇಲ್ಲಿ ಶಾಲಾ ಹುಡುಗಿಯರು ನೃತ್ಯವನ್ನು ಮಾಡುತ್ತಿರುವುದನ್ನು ಕಾಣಬಹುದಾಗಿದೆ.

ಗಳು ನಿಂತಿರುವುದನ್ನು ಸಹ ನೋಡಬಹುದಾಗಿದೆ ರಸ್ತೆ ಪಕ್ಕದಲ್ಲಿ ಮೂರು ಜನ ವ್ಯಕ್ತಿಗಳು ನಿಂತಿರುವು ನಿಂತಿರುತ್ತಾರೆ.

ಇದು ಒಂದು ಸುಂದರವಾದ ನೈಸರ್ಗಿಕ ಜಾಗವಾಗಿದೆ.